ಈ ಚಿತ್ರದಲ್ಲಿ ಕರಾಟೆಯನ್ನು ಮಾಡುತ್ತಿರುವ ಒಂದು ದ್ರಶ್ಯವಾಗಿದೆ ಇದೆಲ್ಲರೂ ಕರಾಟೆಯನ್ನು ಕರಾಟೆಯ ಕ್ಲಾಸ್ ಇರುವಂತಹ ಒಂದು ಶಾಲೆಯ ರೀತಿ ಎಂತಿದೆ ಇಲ್ಲಿ ಎಲ್ಲರೂ ಕರಾಟೆಯನ್ನು ಪ್ರಾಕ್ಟೀಸ್ ಮಾಡುತ್ತಿರುವ ಮತ್ತು ಕಲಿಯುತ್ತಿರುವ ದೃಶ್ಯದ--

ಇದು ಒಂದು ಸಲೂನ್ ನ ಒಂದು ಚಿತ್ರಣವಾಗಿದೆ ಇಲ್ಲಿ ಕಟ್ಟಿಂಗನ್ನು ಮಾಡಿಸಲು ಕಟಿಂಗ್ ಟ್ರಿಮ್ಮನ್ನ್ನು ಮಾಡಿಸಲು ಜನರು ವೇಟ್ ಮಾಡುತ್ತಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿಯು ಈ ಸಲೂನ್ ನ ಮುಂದೆ ನಿಂತುಕೊಂಡು ಫೋಟೋ ತೆಗೆಸಿಕೊಂಡಿದ್ದಾನೆ ಚಿತ್ರಣವಾಗಿದೆ.

ಇ ದು ದಕ್ಷಿಣ ಕನ್ನಡದಲ್ಲಿರು ಒಂದು ಹಗ್ಗವನ್ನು ನೇಯುವಂತ ಬಟ್ಟೆಯನ್ನು ನೇಯುವಂತ ಒಂದು ಮಷೀನ್ ಆಗಿದ್ದು--

ಇದು ಒಂದು ಶಾಪ್ ಆಗಿದ್ದು ಪಾತ್ರೆ ಎಷ್ಟು ಎಲ್ಲ ರೀತಿಯ ಮನೆಗೆ ಬೆಕಾಗಿದ್ದ ಎಲ್ಲಾ ಎಲ್ಲಾ ರಿತಿಯ ಐತಮ್ಸ ಗಳು ಸಿಗುವಂತಹ ಶಾಪಾಗಿದೆ --

ದೇವಶಕ್ತಿ ಆಗಿರುವಂತಹ ದೇವಾಲಯವಾಗಿದ್ದು ಇಲ್ಲೆಲ್ಲಾ ಜನಗಳು ಜಾತ್ರೆ ಮತ್ತು ಪ್ರದರ್ಶನ ಜನಗಳೆಲ್ಲ ತುಂಬಾ .]